ಲಿಬ್ರೆ ಆಫೀಸ್ ಇಂಪ್ರೆಸ್ ನ ಇನ್ಸರ್ಟಿಂಗ್ ಪಿಕ್ಚರ್ಸ್ ಎಂಡ್ ಆಬ್ಜೆಕ್ಟ್ಸ್ ಎಂಬ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಪ್ರೆಸೆಂಟೇಷನ್ ನಲ್ಲಿ ಪಿಕ್ಚರ್ ಮತ್ತು ಆಬ್ಜೆಕ್ಟ್ ಗಳನ್ನು ಹೇಗೆ ಸೇರಿಸುವುದು ಪಿಕ್ಚರ್ ಮತ್ತು ಆಬ್ಜೆಕ್ಟ್ ಗಳನ್ನು ಫಾರ್ಮೇಟ್ ಮಾಡುವಿಕೆ ಪ್ರೆಸೆಂಟೇಷನ್ ನ ಒಳಗೆ ಮತ್ತು ಹೊರಗೆ ಹೈಪರ್ ಲಿಂಕ್ ಮಾಡುವಿಕೆ ಮತ್ತು ಟೇಬಲ್ ಗಳ ಸೇರಿಸುವುಕೆ ಮುಂತಾದವುಗಳನ್ನು ಕಲಿಯುತ್ತೇವೆ
ಇಲ್ಲಿ ನಾವು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಉಬುಂಟು ಲಿನಕ್ಸ್ ನ 1004 ನೇ ಆವೃತ್ತಿಯನ್ನು ಹಾಗೂ ಲಿಬ್ರೆ ಆಫೀಸ್ ನ 334 ನೇ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇವೆ
ಪರದೆಯ ಮೇಲೆ ಕಾಣುತ್ತಿರುವ ಯುಆರ್ಎಲ್ ಅನ್ನು ವೆಬ್ ಬ್ರೌಸರ್ ನ ಅಡ್ರೆಸ್ ಬಾರ್ ನಲ್ಲಿ ಬರೆಯಿರಿ
ಇಲ್ಲಿ ಒಂದು ಚಿತ್ರವು ಕಾಣಿಸುತ್ತದೆ
ಈಗ ಚಿತ್ರದ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಸೇವ್ ಇಮೇಜ್ ಎಎಸ್ ಎಂಬ ವಿಕಲ್ಪವನ್ನು ಆಯ್ಕೆ ಮಾಡಿ
ಒಂದು ಡಯಲಾಗ್ ಬಾಕ್ಸ್ ತೆರೆಯುತ್ತದೆ
ಹೆಸರಿನ ಸ್ಥಾನದಲ್ಲಿ ಒಪೆನ್ ಸೋರ್ಸ್ bartpng ಎಂದು ಈಗಾಗಲೇ ಕಾಣುತ್ತಿದೆ
ನಾನು ಲೊಕೇಶನ್ ಗಾಗಿ ಡೆಸ್ಕ್ಟಾಪ್ ಅನ್ನು ಆಯ್ಕೆ ಮಾಡಿ ಸೇವ್ ಬಟನ್ ನ ಮೇಲೆ ಕ್ಲಿಕ್ ಮಾಡುತ್ತೇನೆ
ಬನ್ನಿ ಈಗ ನಾವು ಈ ಮೊದಲೇ ಸೇವ್ ಮಾಡಿದ್ದ ನಮ್ಮ sample ಇಂಪ್ರೆಸ್ ಎಂಬ ಪ್ರೆಸೆಂಟೇಷನ್ ಅನ್ನು ತೆರೆಯೋಣ
ಈಗ ನಾವು ಈ ಪ್ರೆಸೆಂಟೇಷನ್ ನಲ್ಲಿ ಚಿತ್ರವನ್ನು ಹೇಗೆ ಸೇರಿಸುವುದೆಂದು ನೋಡೋಣ
ಮುಖ್ಯ ಮೆನ್ಯುವಿನಲ್ಲಿ ಇನ್ಸರ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಪಿಕ್ಚರ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈಗ ಫ್ರಾಮ್ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ
ಒಂದು ಡಯಲಾಗ್ ಬಾಕ್ಸ್ ತೆರೆಯುತ್ತದೆ
ನೀವು ಎಲ್ಲಿಂದ ಚಿತ್ರವನ್ನು ಸೇರಿಸಬಯಸುವಿರೋ ಆ ಪ್ಫೋಲ್ಡರ್ ಅನ್ನು ಆಯ್ಕೆ ಮಾಡಿ
ನಾನು ಡೆಸ್ಕ್ಟಾಪ್ ಎಂಬ ಫೋಲ್ಡರ್ ಅನ್ನು ಆಯ್ಕೆ ಮಾಡುತ್ತೇನೆ
ಈಗ ನಾವು ಸೇರಿಸಬೇಕಾದ ಚಿತ್ರವನ್ನು ಆಯ್ಕೆ ಮಾಡಿ ಒಪೆನ್ ಬಟನ್ ಕ್ಲಿಕ್ ಮಾಡಿ
ಚಿತ್ರವು ಸ್ಲೈಡ್ ನಲ್ಲಿ ಸೇರಿರುತ್ತದೆ
ಬದಲಾವಣೆಯನ್ನು ಅಂಡು ಮಾಡೋಣ
ಬನ್ನಿ ನಾನು ಚಿತ್ರವನ್ನು ಸೇರಿಸುವ ಅನ್ಯ ವಿಕಲ್ಪಗಳನ್ನು ವಿವರಿಸುತ್ತೇನೆ
ಇನ್ಸರ್ಟ್ ಮತ್ತು ಸ್ಲೈಡ್ ನ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಓವರ್ವ್ಯೂ ಎಂಬ ಸ್ಲೈಡ್ ನ ಕೆಳಗೆ ಹೊಸದೊಂದು ಸ್ಲೈಡ್ ಅನ್ನು ಸೇರಿಸಿ
ಟೈಟಲ್ ಟೆಕ್ಸ್ಟ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಅದನ್ನು ಒಪೆನ್ ಸೋರ್ಸ್ ಫನ್ನಿ ಎಂದು ಪರಿವರ್ತಿಸಿ
ಮಧ್ಯದಲ್ಲಿ 4 ಐಕಾನ್ ಗಳಿರುವ ಒಂದು ಸಣ್ಣ ಬಾಕ್ಸ್ ಅನ್ನು ಗಮನಿಸಿ
ಇದು ಇನ್ಸರ್ಟ್ ಟೂಲ್ ಬಾರ್ ಆಗಿದೆ
ಇನ್ಸರ್ಟ್ಟ್ ಟೂಲ್ ಬಾರ್ ನಲ್ಲಿ ಇನ್ಸರ್ಟ್ ಪಿಕ್ಚರ್ ಇಕಾನ್ ನ ಮೇಲೆ ಕ್ಲಿಕ್ ಮಾಡಿ
ಚಿತ್ರವನ್ನು ಆಯ್ಕೆ ಮಾಡಿ ಮತ್ತು ಒಪೆನ್ ಬಟನ್ ಮೇಲೆ ಕ್ಲಿಕ್ ಮಾಡಿ
ಗಮನಿಸಿ ಸೇರಿಸಿರುವ ಚಿತ್ರವು ಹೆಚ್ಚು ಕಡಿಮೆ ಸಂಪೂರ್ಣ ಸ್ಲೈಡ್ ಅನ್ನು ಆವರಿಸಿದೆ
ನೀವು ಮೊದಲು ಇದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಂಟ್ರೋಲ್ ಪಾಯಿಂಟ್ ಅನ್ನು ಕುಶಲತೆಯಿದ ಉಪಯೋಗಿಸುವುದರ ಮೂಲಕ ಚಿತ್ರದ ಆಕಾರವನ್ನು ಬದಲಿಸಬಹುದಾಗಿದೆ
ಹೀಗೆಯೇ ನಾವು ಈ ಪ್ರೆಸೆಂಟೇಷನ್ ನಲ್ಲಿ ಚಾರ್ಟ್ಸ್ ಮೂವೀ ಕ್ಲಿಪ್ಸ್ ತರಹದ ಬೇರೆ ಬೇರೆ ವಿಷಯಗಳನ್ನೂ ಸೇರಿಸಬಹುದು
ಈ ಎಲ್ಲಾ ಸಾಧ್ಯತೆಗಳನ್ನೂ ಪರೀಕ್ಷಿಸಿ
ಈಗ ಹೈಪರ್ ಲಿಂಕ್ ಅನ್ನು ರಚಿಸುವುದು ಹೇಗೆ ಎಂಬುದನ್ನು ಕಲಿಯೋಣ
ಹೈಪರ್ ಲಿಂಕ್ ಎನ್ನುವುದು ನಮ್ಮ ಪ್ರೆಸೆಂಟೇಷನ್ ನಲ್ಲಿ ಒಂದು ಸ್ಲೈಡ್ ನಿಂದ ಇನ್ನೊಂದು ಸ್ಲೈಡ್ ಗೆ ಹೋಗಲು ಅಥವಾ ವೆಬ್ ಪೇಜ್ ಗೆ ಅಥವಾ ಡಾಕ್ಯುಮೆಂಟ್ ಅನ್ನು ತೆರೆಯಲು ಅನುವು ಮಾಡಿಕೊಡುತ್ತದೆ
ಮೊದಲು ನಾವು ಪ್ರೆಸೆಂಟೇಷನ್ ನಲ್ಲಿ ಹೈಪರ್ ಲಿಂಕ್ ಹೇಗೆ ರಚಿಸುವುದೆಂದು ನೋಡೋಣ
ಓವರ್ವ್ಯೂ ಎಂಬ ಸ್ಲೈಡ್ ನ ನಂತರ ಒಂದು ಹೊಸ ಸ್ಲೈಡ್ ಅನ್ನು ತೆರೆಯಿರಿ
ಟೈಟಲ್ ಬಾರ್ ನಲ್ಲಿ ಕ್ಲಿಕ್ ಮಾಡಿ ಟೇಬಲ್ ಒಎಫ್ ಕಂಟೆಂಟ್ಸ್ ಎಂದು ಟೈಪ್ ಮಾಡಿ
ಬಾಡಿ ಟೆಕ್ಸ್ಟ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಮುಂದಿನ ಸ್ಲೈಡ್ ಗಳ ಟೈಟಲ್ ಗಳನ್ನು ಈ ಕೆಳಗಿನಂತೆ ಟೈಪ್ ಮಾಡಿ
ಒಪೆನ್ ಸೋರ್ಸ್ ಫನ್ನಿ ಥೆ ಪ್ರೆಸೆಂಟ್ ಸಿಚ್ಯುಯೇಷನ್ ಡೆವಲಪ್ಮೆಂಟ್ ಅಪ್ ಟಿಒ ಪ್ರೆಸೆಂಟ್ ಪೊಟೆನ್ಶಿಯಲ್ ಆಲ್ಟರ್ನೇಟಿವ್ಸ್ ರಿಕಮೆಂಡೇಶನ್ ಈಗ ಡೆವಲಪ್ಮೆಂಟ್ ಅಪ್ ಟಿಒ ಪ್ರೆಸೆಂಟ್ ಎಂಬ ಟೆಕ್ಸ್ಟ್ ಅನ್ನು ಆಯ್ಕೆ ಮಾಡಿ
ಇನ್ಸರ್ಟ್ ಮತ್ತು ಅಲ್ಲಿ ಹೈಪರ್ಲಿಂಕ್ ಎಂಬಲ್ಲಿ ಕ್ಲಿಕ್ ಮಾಡಿ
ಇದು ಹೈಪರ್ಲಿಂಕ್ ಎಂಬ ಡಯಲಾಗ್ ಬಾಕ್ಸ್ ಅನ್ನು ತೆರೆಯುತ್ತದೆ
ಎಡ ಭಾಗದಲ್ಲಿ ಡಾಕ್ಯುಮೆಂಟ್ ಎಂಬುದನ್ನು ಆಯ್ಕೆ ಮಾಡಿ ಮತ್ತು ಟಾರ್ಗೆಟ್ ಇನ್ ಡಾಕ್ಯುಮೆಂಟ್ ಎಂಬುದರ ಬಲ ಭಾಗದಲ್ಲಿರುವ ಬಟನ್ ಅನ್ನು ಕ್ಲಿಕ್ ಮಾಡಿ
ಈ ಪ್ರೆಸೆಂಟೇಷನ್ ನಲ್ಲಿ ಇರುವ ಸ್ಲೈಡ್ ಗಳ ಸೂಚಿಯು ತೆರೆಯುತ್ತದೆ
ಸೂಚಿಯಲ್ಲಿ ಡೆವಲಪ್ಮೆಂಟ್ ಅಪ್ ಟಿಒ ಪ್ರೆಸೆಂಟ್ ಎಂಬ ಸ್ಲೈಡ್ ಅನ್ನು ಆಯ್ಕೆ ಮಾಡಿ
ಈ ಸೂಚಿಯಲ್ಲಿ ಅಪ್ಲೈ ಬಟನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಕ್ಲೋಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ಹೈಪರ್ಲಿಂಕ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ಮತ್ತೊಮ್ಮೆ ಅಪ್ಲೈ ಬಟನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಕ್ಲೋಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ಸ್ಲೈಡ್ ನ ಲ್ಲಿ ಎಲ್ಲಿಯಾದರೂ ಕ್ಲಿಕ್ ಮಾಡಿ
ಈಗ ನೀವು ನಿಮ್ಮ ಕರ್ಸರ್ ಅನ್ನು ಟೆಕ್ಸ್ಟ್ ನ ಮೇಲೆ ಕೊಂಡೊಯ್ದಲ್ಲಿ ಅದು ಕೈಗುರುತಾಗಿ ಬದಲಾಗುತ್ತದೆ
ಇದರರ್ಥ ಹೈಪರ್ ಲಿಂಕ್ ಸಕ್ಷಮವಾಗಿ ಆಗಿದೆಯೆಂದು
ಈಗ ಹೈಪರ್ ಲಿಂಕ್ ಆದ ಟೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡುವುದರಿಂದ ಇದು ನಿಮ್ಮನ್ನು ಸಂಬಂಧಪಟ್ಟ ಸ್ಲೈಡ್ ಗೆ ಕೊಂಡೊಯ್ಯುತ್ತದೆ
ಬನ್ನಿ ಬೇರೆ ಡಾಕ್ಯುಮೆಂಟ್ ಅನ್ನು ಹೈಪರ್ ಲಿಂಕ್ ಮಾಡಲು ಪುನಃ ಟೇಬಲ್ ಒಎಫ್ ಕಂಟೆಂಟ್ಸ್ ಎಂಬ ಸ್ಲೈಡ್ ಗೆ ಹೋಗೋಣ
ಈಗ ಇಲ್ಲಿ ಎಕ್ಸ್ಟರ್ನಲ್ ಡಾಕ್ಯುಮೆಂಟ್ ಎಂದು ಇನ್ನೊಂದು ಲೈನ್ ಅನ್ನು ಜೋಡಿಸೋಣ
ಈ ಟೆಕ್ಸ್ಟ್ ನ ಲೈನ್ ಅನ್ನು ಆಯ್ಕೆ ಮಾಡಿ ಮತ್ತು ಇನ್ಸರ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ ಹೈಪರ್ಲಿಂಕ್ ಎಂಬಲ್ಲಿ ಕ್ಲಿಕ್ ಮಾಡಿ
ಎಡ ಭಾಗದಲ್ಲಿ ಡಾಕ್ಯುಮೆಂಟ್ ಅನ್ನು ಆಯ್ಕೆ ಮಾಡಿ
ಡಾಕ್ಯುಮೆಂಟ್ ಪಥ್ ಫೀಲ್ಡ್ ನ ಬಲ ಭಾಗದಲ್ಲಿರುವ ಫೋಲ್ಡರ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ
ಹೈಪರ್ ಲಿಂಕ್ ಮಾಡಬೇಕಾಗಿರುವ ಡಾಕ್ಯುಮೆಂಟ್ ಅನ್ನು ಆಯ್ಕೆಮಾಡಿ
ನಾವು ರೈಟರ್ ನ ಸರಣಿಯಲ್ಲಿ ತಯಾರಿಸಿದ resumeಒಡಿಟಿ ಎಂಬ ಡಾಕ್ಯುಮೆಂಟ್ ಅನ್ನು ಆಯ್ಕೆ ಮಾಡೋಣ ಮತ್ತು ಒಪೆನ್ ಬಟನ್ ಕ್ಲಿಕ್ ಮಾಡೋಣ
ಹೈಪರ್ಲಿಂಕ್ ಎಂಬ ಡಲಯಾಗ್ ಬಾಕ್ಸ್ ನಲ್ಲಿ ಅಪ್ಲೈ ಬಟನ್ ಕ್ಲಿಕ್ ಮಾಡಿ ಮತ್ತು ಕ್ಲೋಸ್ ಬಟನ್ ಕ್ಲಿಕ್ ಮಾಡಿ ಸ್ಲೈಡ್ ನಲ್ಲಿ ಎಲ್ಲಾದರೂ ಕ್ಲಿಕ್ ಮಾಡಿ
ಈಗ ನೀವು ನಿಮ್ಮ ಕರ್ಸರ್ ಅನ್ನು ಟೆಕ್ಸ್ಟ್ ನ ಮೇಲೆ ಕೊಂಡೊಯ್ದಲ್ಲಿ ಅದು ಕೈಗುರುತಾಗಿ ಬದಲಾಗುತ್ತದೆ
ಇದರರ್ಥ ಹೈಪರ್ ಲಿಂಕ್ ಸಕ್ಷಮವಾಗಿ ಆಗಿದೆಯೆಂದು
ಈಗ ಹೈಪರ್ ಲಿಂಕ್ ಆದ ಟೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡುವುದರಿಂದ ಅದು ನಿಮ್ಮನ್ನು ಸಂಬಂಧಪಟ್ಟ ಡಾಕ್ಯುಮೆಂಟ್ ಗೆ ಕೊಂಡೊಯ್ಯುತ್ತದೆ
ಇಲ್ಲಿ ಇದು ನಮ್ಮನ್ನು resumeಒಡಿಟಿ ಎಂಬ ಡಾಕ್ಯುಮೆಂಟ್ ಗೆ ಕೊಂಡೊಯ್ಯುತ್ತದೆ
ವೆಬ್ ಪೇಜ್ ಗೆ ಹೈಪರ್ ಲಿಂಕ್ ರಚಿಸುವುದು ಕೂಡಾ ಸಮಾನವಾಗಿದೆ
ಪ್ರೆಸೆಂಟೇಷನ್ ನ ಕೊನೆಯಲ್ಲಿ ಒಂದು ಹೊಸ ಸ್ಲೈಡ್ ಅನ್ನು ಸೇರಿಸಿ
ಟೈಟಲ್ ಅನ್ನು ಎಸೆನ್ಷಿಯಲ್ ಒಪೆನ್ ಸೋರ್ಸ್ ಸಾಫ್ಟ್ವೇರ್ ಎಂದು ಬದಲಿಸಿ
ಬಾಡಿ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಉಬುಂಟು ಲಿಬ್ರೆ ಆಫೀಸ್ ಎಂದು ಟೈಪ್ ಮಾಡಿ
ಟೆಕ್ಸ್ಟ್ ನ ಎರಡನೇ ಲೈನ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಇನ್ಸರ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ ಮತ್ತು ಹೈಪರ್ಲಿಂಕ್ ಎಂಬಲ್ಲಿ ಕ್ಲಿಕ್ ಮಾಡಿ
ಎಡ ಭಾಗದಲ್ಲಿ ಇಂಟರ್ನೆಟ್ ಎಂದು ಆಯ್ಕೆ ಮಾಡಿ
ಹೈಪರ್ಲಿಂಕ್ ಟೈಪ್ ಎಂಬಲ್ಲಿ ವೆಬ್ ಎಂಬುದನ್ನು ಆಯ್ಕೆ ಮಾಡಿ
ಟಾರ್ಗೆಟ್ ನ ಸ್ಥಾನದಲ್ಲಿ wwwlibreofficeorg ಎಂದು ಟೈಪ್ ಮಾಡಿ
ಹೈಪರ್ಲಿಂಕ್ ನ ಡಯಲಾಗ್ ಬಾಕ್ಸ್ ನಲ್ಲಿ ಅಪ್ಲೈ ಬಟನ್ ಕ್ಲಿಕ್ ಮಾಡಿ ಮತ್ತು ಕ್ಲೋಸ್ ಬಟನ್ ಕ್ಲಿಕ್ ಮಾಡಿ ಸ್ಲೈಡ್ ನಲ್ಲಿ ಎಲ್ಲಾದರೂ ಕ್ಲಿಕ್ ಮಾಡಿ
ಈಗ ನೀವು ನಿಮ್ಮ ಕರ್ಸರ್ ಅನ್ನು ಟೆಕ್ಸ್ಟ್ ನ ಮೇಲೆ ಕೊಂಡೊಯ್ದಲ್ಲಿ ಅದು ಕೈಗುರುತಾಗಿ ಬದಲಾಗುತ್ತದೆ
ಇದರರ್ಥ ಹೈಪರ್ ಲಿಂಕ್ ಸಕ್ಷಮವಾಗಿ ಆಗಿದೆಯೆಂದು
ಈಗ ಹೈಪರ್ ಲಿಂಕ್ ಆದ ಟೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡುವುದರಿಂದ ಅದು ನಿಮ್ಮನ್ನು ಸಂಬಂಧಪಟ್ಟ ವೆಬ್ ಪೇಜ್ ಗೆ ಕೊಂಡೊಯ್ಯುತ್ತದೆ
ಕೊನೆಯದಾಗಿ ಟೇಬಲ್ ಗಳು ಮಾಹಿತಿಗಳನ್ನು ರೋ ಮತ್ತು ಕಾಲಮ್ ಗಳಲ್ಲಿ ವ್ಯವಸ್ಥಿತವಾಗಿಡಲು ಸಹಾಯ ಮಾಡುತ್ತವೆ
ಬನ್ನಿ ಈಗ ಲಿಬ್ರೆ ಆಫೀಸ್ ಇಂಪ್ರೆಸ್ ನಲ್ಲಿ ಟೇಬಲ್ ಅನ್ನು ಹೇಗೆ ಸೇರಿಸುವುದೆಂದು ಕಲಿಯೋಣ
ಸ್ಲೈಡ್ ಗಳ ಗುಂಪಿನಿಂದ ಡೆವಲಪ್ಮೆಂಟ್ ಅಪ್ ಟಿಒ ಥೆ ಪ್ರೆಸೆಂಟ್ ಎಂಬ ಸ್ಲೈಡ್ ಅನ್ನು ಆಯ್ಕೆ ಮಾಡಿ
ಟಾಸ್ಕ್ ಫಲಕದಲ್ಲಿರುವ ಲೇಯೌಟ್ ವಿಭಾಗದಲ್ಲಿ ಒಂದು ಟೈಟಲ್ ಮತ್ತು ಎರಡು ಕಂಟೆಂಟ್ ಗಳಿರುವ ಐಕಾನ್ ಅನ್ನು ಆಯ್ಕೆ ಮಾಡಿ
ಎಡಬದಿಯಲ್ಲಿನ ಟೆಕ್ಸ್ಟ್ ಬಾಕ್ಸ್ ನಲ್ಲಿರುವ ಟೆಕ್ಸ್ಟ್ ಅನ್ನು ಆಯ್ಕೆ ಮಾಡಿ ಮತ್ತು ಫಾಂಟ್ ನ ಆಕಾರವನ್ನು ೨೬ ಕ್ಕೆ ಇಳಿಸಿ
ಬಲಬದಿಯಲ್ಲಿನ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಮಧ್ಯದಲ್ಲಿರುವ ಇನ್ಸರ್ಟ್ ಟೂಲ್ ಬಾರ್ ನಲ್ಲಿ ಇನ್ಸರ್ಟ್ ಟೇಬಲ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ
ಡೀಫಾಲ್ಟ್ ಆಗಿ ಕಾಲಮ್ ಗಳ ಸಂಖ್ಯೆ ೫ ಮತ್ತು ರೋ ಗಳ ಸಂಖ್ಯೆ ೨ ಎಂದು ಪ್ರದರ್ಶಿತವಾಗುತ್ತದೆ
ನಾವು ಕಾಲಮ್ ಗಳ ಸಂಖ್ಯೆ ೨ ಮತ್ತು ರೋ ಗಳ ಸಂಖ್ಯೆ ೫ ಎಂದು ಬದಲಾಯಿಸೋಣ
ಒಕ್ ಬಟನ್ ಕ್ಲಿಕ್ ಮಾಡಿ
ಈಗ ಟೇಬಲ್ ಅನ್ನು ದೊಡ್ಡದಾಗಿಸೋಣ ಇದರಿಂದ ಟೆಕ್ಸ್ಟ್ ಓದಲು ಯೋಗ್ಯವಾಗುತ್ತದೆ
ಟೇಬಲ್ ನಲ್ಲಿ ಈ ಕೆಳಗಿನಂತೆ ಡಾಟಾ ಭರ್ತಿ ಮಾಡಿ
ಇಂಪ್ಲಿಮೆಂಟೇಶನ್ ಯಿಯರ್ ಮತ್ತು160 2006 10 2007 20 2008 30 2009 40 ಈಗ ಹೆಡರ್ ರೋ ನಲ್ಲಿನ ಟೆಕ್ಸ್ಟ್ ನ ಫಾಂಟ್ ಅನ್ನು ಬೋಲ್ಡ್ ಮಾಡಿ ಅದನ್ನು ಮಧ್ಯಕ್ಕೆ ತರೋಣ
ಟೇಬಲ್ ನ ವರ್ಣವನ್ನು ಬದಲಿಸಲು ಮೊದಲು ಸಂಪೂರ್ಣ ಟೆಕ್ಸ್ಟ್ ಅನ್ನು ಆಯ್ಕೆ ಮಾಡಿ
ಮತ್ತು ಟಾಸ್ಕ್ ಫಲಕದಲ್ಲಿ ಟೇಬಲ್ ಡಿಸೈನ್ ಎಂಬ ವಿಭಾಗದಲ್ಲಿ ಟೇಬಲ್ ಶೈಲಿಯನ್ನು ಆಯ್ಕೆ ಮಾಡಿ
ನಾನು ಈ ಶೈಲಿಯನ್ನು ಆಯ್ಕೆ ಮಾಡುತ್ತೇನೆ
ನೋಡಿ ಈಗ ಟೇಬಲ್ ಹೇಗೆ ಕಾಣುತ್ತದೆ
ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ಬಂದಿದ್ದೇವೆ
ಸಾರಾಂಶದಲ್ಲಿ ಹೇಳುವುದಾದರೆ ನಾವಿಲ್ಲಿ ಕಲಿತದ್ದು ಇಷ್ಟು ಚಿತ್ರವನ್ನು ಹೇಗೆ ಸೇರಿಸುವುದು ಮತ್ತು ಅದನ್ನು ಹೇಗೆ ಫಾರ್ಮೇಟ್ ಮಾಡುವುದು
ಪ್ರೆಸೆಂಟೇಷನ್ ನ ಒಳಗೆ ಮತ್ತು ಹೊರಗೆ ಹೈಪರ್ ಲಿಂಕ್ ಅನ್ನು ರಚಿಸುವುದು ಮತ್ತು ಟೇಬಲ್ ಅನ್ನು ಸೇರಿಸುವುದು
000849 000842 ಮಾಡಬೇಕಾದ ಅಭ್ಯಾಸಗಳು ಹೊಸ ಪ್ರೆಸೆಂಟೇಷನ್ ಅನ್ನು ತಯಾರಿಸಿ
ಮೂರನೇಯ ಸ್ಲೈಡ್ ನಲ್ಲಿ ಚಿತ್ರವನ್ನು ಸೇರಿಸಿ
ನಾಲ್ಕನೇಯ ಸ್ಲೈಡ್ ನಲ್ಲಿ ೨ ರೋ ಮತ್ತು ೩ ಕಾಲಮ್ ಗಳುಳ್ಳ ಟೇಬಲ್ ರಚಿಸಿ
ಟೇಬಲ್ ನ ಎರಡನೇಯ ರೋ ನ ಎರಡನೇಯ ಕಲಮ್ ನಲ್ಲಿ ಸ್ಲೈಡ್ 3 ಎಂದು ಟೈಪ್ ಮಾಡಿ
ಇದನ್ನು ಮೂರನೇಯ ಸ್ಲೈಡ್ ಗೆ ಹೈಪರ್ ಲಿಂಕ್ ಮಾಡಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು